ಈಗ ಈ ದೇವಸ್ಥಾನದಲ್ಲಿ ಸಾವಿರಾರು ಮಂದಿ ಹೋಗಿ ಪ್ರಾರ್ಥಿಸಿ ಕೊಳ್ಳುತ್ತಾರೆ. ಮತ್ತೆ ಅಲ್ಲಿ ಶಾಂತವಾಗಿ ಇರು ಧ್ಯಾನ ಮಾಡಿ ನಾವು ದೇವರ ಮುಂದೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಮತ್ತು--

ಏ_ಟಿ_ಏಮ್ ಗೆ ಹೋಗಿ ನಮ್ಮ ದುಡ್ಡನ್ನ ಪಡ್ಕೋತೀವಿ ಮತ್ತೆ ಯಾರಿಗೆ ದುಡ್ಡು ಹಾಕ್ಬೇಕೋ ಹಾಕ್ಬೇಕೋ ಅವರಿಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬಹುದು.